ನಂಗೆ ಒಮ್ಮೆ ಕಲ್ಸಿ ನಾನ್ ಬರ್ತೆನೆ.

ನಂಗೆ badminton ಎಂತಂತ ಆ bat ಯೆ ಮುಟ್ಲಿಲ್ಲ badminton bat ಅಲ್ಲ ಹೇಳುದು ಎಂತ ಹೇಳುದು ಅದ್ಕೆ?

ಆ racket racket ಹೇಳುದ್ ಹೌದ್ correct .

ಹಾಗೆ ಮತ್ತೆ ಆರಾಮವ? ಮತ್ತೆ ಅದೂ ಆಡಿದ್ರೆ ಒಳ್ಳೇದ್ ನಮ್ಮ ದೇಹಕ್ಕೆಲ್ಲ ಒಳ್ಳೆದಲ್ಲ ಅದು ನಮ್ಮ ಈ ಅಂಗಾಂಗಗಳನ್ನೆಲ್ಲ ಒಮ್ಮೆ full ಲ್ಲು. jump ಮಾಡಿಸ್ತದೆ ನಮ್ಮ್ ನಮ್ಮ ದೇಹದಲ್ಲೆಲ್ಲಾ ಬೆವರನ್ನೆಲ್ಲಾ ಇಳಿಸಿ ಬಿಡ್ತದೆ ಒಮ್ಮೆ, ಹಾಗೆ.

ಮತ್ತೆ ಬೇರೆ ಯಾವ್ದು sports ಅಲ್ಲಿದ್ದೀರಿ ನೀವು?

ಬೇರೆ ನಂಗೆ ಅದೆ kabaddi, volleyball . ಹ್ಮ್ ಬೊಜ್ಜು ಬರ್ಬೇಕಾದ್ರೆ ಯಾವ games ಉಂಟು ಹೇಳಿ ನಂಗೆ ಸ್ವಲ್ಪ ಬರ್ಬೇಕು. ಬರ್ಬೇಕಾದ್ರೆ mobile ಲಲ್ಲಿ video game ಆಡ್ಬೇಕು. ಇಡಿ ದಿನ ಅಲ್ಲ ಅ.

ನಾನ್ ನಿಮ್ಗೆ ನಾಳೆ call call ಮಾಡ್ತೇನೆ ನೀವಲ್ಲಿ ground ಗೆ ಬನ್ನಿ badminton ಆಡುವ. ಹ okay sure sure ಯಾವಾಗ Sunday ಮಿನಿ meet ಆಗುವ.

ಆ, ಹುಷಾರಿದ್ದೇನೆ. ನೀವ್ ಹೇಗಿದ್ದೀರಿ?

ಹಾ. ಮತ್ತೇ, ಏನ್ phone ಮಾಡಿದ್ದು? Phone ಮಾಡಿದ್ದು ಏನಂದ್ರೇ, ನಮ್ಗೆ ಒಂದು ಇನ್ನು ರಜೆ ಅಲ್ವಾ ಮಗಳಿಗೆ ಉಡುಪಿ ಕಡೆ ಒಂದು ಬರುವಾ ತಿರುಗ್ಲಿಕ್ಕೆ ಅಂತಾ.

ಹ ಹಾ, ಇಲ್ಲೀ ತುಂಬಾ ಜಾಗ ಉಂಟು. ನಿಮ್ಗೆ ಎಷ್ಟು ದಿವ್ಸ ಬೇಕಾದ್ರೂ ಬಂದು ಇಲ್ಲಿ ತಿರ್ಗಾಡ್ಬೋದು.

ಹಾಗೇ, ನಿಮ್ಮ ಮನೆ ಕೂಡ ಇದೆಯಲ್ವಾ ಅಲ್ಲಿ?

ಈಗ ಮಲ್ಪೆ beach ಉಂಟು. ಮಲ್ಪೆ beach ಎಲ್ಲ ಎಲ್ಲ ಹೊಸ್ತು ಮಾಡಿದ್ದಾರೆ. sea walk ಅದೆಲ್ಲ ಮಾಡಿದ್ದಾರೆ.

ಇಲ್ಲ ಇಲ್ಲ. ಅದೆಲ್ಲ ಹೊಸ್ತು ಮಾಡಿದೆ.

ಹೌದೌದು. ಮತ್ತೆ ಅಲ್ಲಿ New Saint Mary's Island ಅಂತಾ ಉಂಟು, ಅಲ್ಲಿಗ್ ಹೋಗ್ಬೋದು.

ಅವ್ರೇ boat ಅಲ್ಲಿ ಕರ್ಕೋಂಡ್ ಹೋಗಿ, ಕರ್ಕೋಂಡ್ ಬರ್ತಾರೆ.

ಹೌದು. beach ಅಲ್ಲಿ, beach ಮಧ್ಯದಲ್ಲಿ.

ಹ್ಮ್. Island ಉಂಟು. ಅಲ್ಲಿಗ್ ಕರ್ಕೋಂಡ್ ಹೋಗ್ತಾರೆ. ಹೌದಾ? ಅಲ್ಲಿ halt ನಾವು ಕೂತ್ಕೋಳ್ಳುದಾದ್ರೆ halt?

ನೀವು ಬೆಳಿಗ್ಗೆ ಹೋಗಿ, ಸಂಜೆ ಬರ್ಬೋದು. ಇಲ್ಲ ನೀವೆಷ್ಟೊತ್ತದ್ರಲ್ಲಿ ಎಷ್ಟೋತ್ತ್, ಇದು ಒಂದೆರಡು ಘಂಟೆ ಇದ್ದುಸ ಬರ್ಬೋದು.

ಹಾಗೆ ಹಾಗೆ. Beach ಇಲ್ಲಿ ತುಂಬಾ beach ಉಂಟು . ಮಲ್ಪೆ beach , ಕಾಪು beach , ಪಡುಬಿದ್ರೆ ಎಲ್ಲ ಉಂಟು. side ಹೋಗುದಾದ್ರೆ ಅಲ್ಲಿ ಕೋಡಿ beach ಉಂಟು. ತುಂಬಾ ಒಳ್ಳೇದಂದ್ರೆ ಈಗ ಮಲ್ಪೆ beach ಅಲ್ಲೇ. ಹೌದೌದು. ಇದು ನಮ್ಗೆ ಹತ್ರ ಅಲ್ಲ? ನಾವ್ ಯಾವಾಗ್ಲೂ, ಆದಿತ್ಯವಾರ, ಆದಿತ್ಯವಾರ ಅಲ್ಲಿಗೇ ಹೋಗುವುದು. ಹಾಗೆ ನಮ್ಗದು ಜಾಸ್ತಿ ಗೊತ್ತುಂಟಷ್ಟೇ.

ಹೌದು. ಬೇರೆ beach ಎಲ್ಲ ಅಷ್ಟು ನಂಗೆ ಸರಿ ಗೊತ್ತಿಲ್ಲ. ಮಲ್ಪೆ beach ಒಂದು ಹತ್ರ ಉಂಟಲ್ಲಾ ಹಾಗೆ ಹೋಗ್ತಾ ಇರ್ತೇವೆ, ಹಾಗೆ ಗೊತ್ತುಂಟು.

ಹಾ. ಮತ್ತೇ ದೇವಸ್ಥಾನಕ್ಕೆಲ್ಲ ಹೋಗ್ಬೋದು ನೀವಿಲ್ಲಿ. ಕೃಷ್ಣಮಠ ಉಂಟಲ್ಲ, famous.

ಹಾ. ಮತ್ತೆ ಅಂಬಲ್ಪಾಡಿ ದೇವಸ್ಥಾನ ಉಂಟು.

ಕಡಿಯಾಳಿ ದೇವಸ್ಥಾನ ಉಂಟು. ಅದನ್ಸಾ ಹೊಸ್ತು ಮಾಡಿದ್ದಾರೆ.

ಬರುದಾದ್ರೆ. ನಿಂಗೆ phone ಮಾಡ್ತೇನ್ ನಾನು.

ಹಾ ಆಯ್ತು. ನಾನೂ . ಆಯ್ತಾಯ್ತು, ಹ್ಮ್. ನಾವು ಮಂಗ್ಳೂರಿಗೆ ಬರುವುದಾದ್ರೆ, ಹಾ. ಎಂತ ಉಂಟಲ್ಲಿ ಮಂಗ್ಳೂರಲ್ಲಿ? ಮಂಗ್ಳೂರಲ್ಲಿ ತುಂಬ place ಇದೆ. ನಮ್ದು ಪಿಲಿಕುಳ ಇದೆ. water park ಮಾನಸ.

ಆಮೇಲೆ ಧರ್ಮಸ್ಥಳ, ಸುಬ್ರಹ್ಮಣ್ಯ ದೇವಸ್ಥಾನ.

ಆಮೇಲೆ ಕೆಲವಿದೆ, ಕದ್ರಿಯಲ್ಲಿ, ಕದ್ರಿ ಕೂಡ ದೇವಸ್ಥಾನ ಇದೆ ಒಂದು.

ಹ ಹ ಹಾ. ಇಲ್ಲಿ beach ಸ ಸುಮಾರುಂಟು. ಹಾ. ಮಲ್ಪೆ ಹಾಗೆ beach ಇಲ್ಲ ಇಲ್ಲಿ.

ಹೌದೌದು. ಒಂದ್ಸೊಲ್ಪ ನಮ್ಗೇ relax ಆಗ್ತದೆ.

ಹಾ ನಾನ್ ಸೌಖ್ಯ. ನೀನ್ ಹೇಗಿದ್ಯಾ? ನಾನ್ಸ ಚೆನ್ನಾಗಿದ್ದೇನೆ. ತುಂಬ ದಿನ ಆಯ್ತಲ್ಲ. ಏನ್ call ಮಾಡ್ಲಿಲ್ಲ? ಹ ಈಗ full busy ಅಲಾ?

ಹೌದ. ತುಂಬ busy ಇದ್ಯಾ? ಒಂದ್ ಕೆಲ್ಸ ಇತ್ತು. ಹು. ಇಲ್ಲ ಹೇಳು, ಪರ್ವಾಗಿಲ್ಲ. ಆ. ಇದು, ನಮ್ದು, ಶಾಲೆದು ವಾರ್ಷಿಕೋತ್ಸವದ್ದು phone ಬಂದಿತ್ತು.

ತುಂ~ ತುಂಬ ದಿನ ಆಯ್ತಲ್ಲಾ ನಾವ್ meet ಆಗ್ದೇ?

ಇಪ್ಪತ್ತೈದಕ್ಕಾ? ಹ ಎಷ್ಟು ಗಂಟೆಗೆ? ಅಹ್‌ ಏಳ್ ಗಂಟೆಗ್ ಅಂತ ಹೇಳಿದಾರೆ. ನಾವ್ ಒಂದ್ ಎಂಟ್ ಗಂಟೆ ಹಾಗೆ ಹೋಗುವ.

ಎಂಟ್ ಗಂಟೆಗಾ? night ಅಲ? . ಅಬ್. ಅಂದ್ರೆ. ನಿಂದ್ ಕೆಲ್ಸ ಮುಗ್ದಿರ್ತದಲ್ವಾ? ಹು. ಹೌದು. ಯಾರೆಲ್ಲ ಬರ್ತಾರೆ? ಆ. ನಾನು, ನೀನು ಮತ್ತೆ ನಮ್ದ್ ಇಬ್ರು friends ಇದ್ರಲ್ಲ, ಅನುಷಾ ಮತ್ತೆ ಅಕ್ಷತ.

ಅವ್ರಿಗ್ಸ ಹೇಳಿದ್ದೇನೆ, ಹೋಗ್ವ ಅಂತ ಅಂದ್ರು ಹ okay, okay . ನಾನ್ ready . ಹೌದಾ? ನಾನ್ ಶಾಲೆ ಬಿಟ್ಟನಂತ್ರ ಯಾವತ್ತ್ಸ ಹೋಗ್ಲೇ ಇಲ್ಲ. ಈ ವರ್ಷ ಅಂದ್ರೆ ನನ್ನ್ ಮಗಸ ಇದನಲ್ವ, ಅವ್ನಿಗೂ ನೋಡಿದಾಗ್ ಆಗತ್ತೆ, ಮತ್ತೆ ನಿಮ್ಮನ್ಸ meet ಆಗ್ದೇ ತುಂಬಾ ದಿನ ಆಯ್ತಲ್ಲ? ಹೌದಲ? ತುಂಬ ವರ್ಷ ಆಯ್ತು ಹೋಗಿ.

ಅದು ಈ ವರ್ಷ ಗಮತ್ತ್ ಇದೆ ಅಂತೆ. ಹೌದಾ. ಎಂತ? ಹೌದು. ವಿಶೇಷ ಇತ್ತ? ಅಂದ್ರೆ. ಇಪತ್ತೈದ್ ವರ್ಷ ಆಯ್ತಂತೆ.

ಹಾಗಾಗಿ ತುಂಬ ಗಮತ್ತ್ ಇದೆ, ಬನ್ನಿಅಂತ principal call ಮಾಡಿದ್ರು.

ಎಲ್ಲಾ ಹಳೆೇ ವಿದ್ಯಾರ್ಥಿಗಳಿಗ್ ಮಾಡಿದಾರೆ. ನೀನು ನಿನ್ನ್ number change ಮಾಡಿದ್ಯಲ್ಲ? ಹಾ ಹೌದ್ ಹೌದು, ಹೊಸ number ಇದು.

ನಿಂಗ್ ನೆನ್ಪಿದ್ಯಾ, ನಾವ್ ಶಾಲೆಲ್ಲಿ dance ಮಾಡಿದ್ದದೆಲ್ಲ? ಹು. ತುಂಬ ಸಲ ಮಾಡಿದ್ವಲಾ?

ಆ ಹಾಗಾಗಿ ಶುಕ್ರವಾರ ಹೋಗ್ವಾ ಅಂತ ನಾನ್ ಅನ್ಕೊಂಡೆ, ನಿಂಗೆ ಶನಿವಾರ ಆದಿತ್ವಾರ ರಜೆ ಇರತ್ತೆ. ಹಾಗಾಗಿ, ಶುಕ್ರವಾರ ಸಂಜೆ ಮೇಲೆ ಹೋದ್ರೂ ಸ ಎಂತ ಸಮಸ್ಯೆ ಆಗುದಿಲ್ಲ ಅಲ್ವ?

ಇಲ್ಲ. ನಾನು, ನನ್ನ್ ಮಗ ಬರ್ತೇವೆ.

ಹ ಹ. ಪರ್ವಾಗಿಲ್ಲ, ಹೋಗುವ. ಹೌದಾ? ನಿಮ್ಮನೇಲ್ ಯಾರ್ ಇದರಾ ಅದೇ ಶಾಲೆಗ್ ಹೋಗುವವರು ಈಗ? ಇಲ್ಲ. ಹತ್ರದವರೆಲ್ಲ ಇದ್ದಾರೆ, ನಮ್ಮ್ ಮನೇಲ್ ಯಾರೂ ಇಲ್ಲ. ಹ ನಮ್ಮ್ ಮನೆ ಪಕ್ಕದ್ ಮಕ್ಕ್ಲಿಗ್ ಸ dance ಇದೆ ಅಂತೆ. ಅವರ್ಸ ಹೇಳಿದ್ರು, ಬನ್ನಿ aunty ಅಂತೆಲ್ಲ ಕರ್ದಿದ್ರು.

ಆ. ಮತ್ತೆ ಶಾಲೆ ಇಂದ ಸ phone ಬಂದಿತ್ತಲ್ವಾ?